ಇಲ್ಲಿ ಒಂದು ಮಣ್ಣಿನ ಮೈದಾನದಲ್ಲಿ ಮೀನುಗಾರರು ಮಾರಾಟ ಮಾಡಲು ಕುಳಿತಿದ್ದು--

ಇಲ್ಲಿ ನದಿಯ ಪಕ್ಕದಲ್ಲಿ ಒಂದು ರಸ್ತೆ ಕಾಣಿಸುತಿದೆ ರಸ್ತೆಯ ಮೇಲೆ ಒಬ್ಬ ಬಾಲಕ ಕೆ-ಗುಲಾಬಿ ಬಣ್ಣದ--

ಇನೊಬ್ಬ ಬಾಲಕ ಫೋಟೋ ತೆಗೆಸಿಕೊಳಲು ನುಡುತಿದ್ದಾನೆ

ಇಲ್ಲಿ ಒಬ್ಬ ಬಾಲಕ ನೀರಿನ ಕಾರಂಜಿ ಚಿಮ್ಮುವ ಮೋಜಿನಾ ಕಟ್ಟೆಯ ಮೇಲೆ ಕುಳಿತು ಫೋಟೋ ತೆಗೆಯಲು ಪೋಸ್ ಕೊಟ್ಟಿದ್ದಾನೆ.

ಇಲ್ಲಿ ಪುಸ್ತಾಕ್ಗಳ ಅಂಗಡಿ ಕಾಣಿಸುತಿದ್ದೆ ಇಲ್ಲಿ ಮೂವರು ಬಾಲಕರು ಮತ್ತು ತಾಯಿ ಯೂಬ್ಬಳು ಕುಳಿತಿದ್ದಾರೆ.